ಹಲವಾರು ತರದ ಶಾಪ್ ಗಳು ಇವೆ.

ಬಹಳ ದೊಡ್ಡ ಲಾರಿ ಇದೆ ಕೆಳಗೆ ಕಂಕ್ರೆಂಟಿ ನ ಮ್ಯಾಗೆ ಎತ್ತಿ ಜೆ_ಸಿ_ಬಿ ಯನ್ನ ಒಳಗಡೆ ಹಾಕುತ್ತಾಇದೆ.

ಹಾಗು ಇಲ್ಲಿ ಡಿಸೈನ್ ಕೂಡ ಚೆನ್ನಾಗಿ ಮಾಡಿದೆ ಹೊರಗೆ--

ಎಸ್_ಎನ್_ಜಿ ಫುಡ್ ಗ್ರೈನ್ ಅಂಡ್ ಡ್ರೈಫ್ರೂಟ್ಸ್ ಗಳ ಶಾಪ್ ಇದೆ ಇದೊಂದು--

ಹಾಗೂ ಟಾನಿಕ್ ಗಳು ಹಲವಾರು ತರಹದ ಸಾಮಾನುಗಳು ಇಕ್ಕಿದ್ದಾರೆ ಚೇರ್ ಈ ಚೆ ಒಂದು ಚೇರ್ ಇದೆ.

ಎಲ್ಲಾ ತರಹದ ಕೋಲ್ಡ್ ಡ್ರಿಂಕ್ಸ್ ಗಳು--